ಏಟಿಎಂ ಇದ್ರೇ ಬೇಕ್ ಇದ್ರುನು ಇಲ್ಲಿ ಬಂದು ಅದನ ಕಾರ್ಡ್ ಹಾಕೆಬಿಟ್ಟು ತಕಂಡ್--

ಅಂಗಡಿ ಇದು ಏಟಿಎಂ ಇದ್ರೆ ಇಲ್ಲಿ ಎಷ್ಟು ಬೇಕಾದ್ರು ದುಡ್ಡು ತಕಂಡ್ ತಕೋರ್ಬೋದು .

ದುಡ್ಡಿಲ್ದೆ ಯಾವ ಕೆಲಸನು ಅಗಲದುಡ್ಡ್ ಇಟ್ಕೊಂಡೇ ಕೆಲಸ ಮಾಡ್ಸತಿರ್ಬೇಕು.

ಕಲ್ ಕಲರ್ ಬಣ್ಣ ಎಲ್ಲ ಇರುತದ ನೋಡಾಕ ತುಂಬಾ ಚನ್ನಾಗ್ ಇರ್ತದ ಹಳ್ದಿ ಕೆಂಪು.--

ದೊಡ್ಡ್ ದೊಡ್ಡ್ ಬಂಡೆಗಲ್ಲು ದೊಡ್ಡ್ ದೊಡ್ಡ್ ಬಂಡೆಗಲ್ಲು ಇದೆ ನೋಡೋಕೆ ತುಂಬಾ ಚನ್ನಾಗ್ ಅದ ಸೈಡ್ ಸೈಡ್ ಅಲ್ಲಿ ಗಿಡ ಮರಗಳು ಎಲ್ಲ ಇರ್ತದೆ ಇಲ್ ನಿತ್ಕೊಂಡು ಎಲ್ಲ ಫೋಟೋ ನೆಲ್ಲ ತಗ್ಸ್ಕೊತಾರೆ.